ಚಿರತೆ ಅಂದ್ರೆ ಮಕ್ಕಳೂ ಒಂದು ಎರಡು ಎಗ್ಜಿಮಿಶಿನ್ ಅಂತ ಹೋದ್ರೆ ಈಗೆಲ್ಲ ಜಿರಾಫೆ ಗಳು ಆನೆ ಎಲ್ಲ ಇರ್ತವೆ ಇದೆಲ್ಲ ನೋಡ್ಬೇಕು ನೋಡ್ಬೇಕು ಎಲ್ಲ ಒಳ್ಳೆಳ್ಳೆ ಎಲ್ಲ ಇರ್ತವೆ ಅವೆಲ್ಲ ಮಕ್ಳುಗೂ ಇಷ್ಟ ಬತ್ತವೆ ಅದುನ್ ನಾವು ನೋಡಿ ಮಕ್ಳುಗೂ ತೋರ್ಸಿ ಮಕ್ಳು ಇಷ್ಟ ಪಡ್ತವೆ.

ಈಗೇಲ ಡಿಸೈನ್ ಆಗಿ ಬಿಲ್ಡಿಂಗ್ ಅದು ಇದು ಕಟುಸ್ಕೊಂಡ್ ಅವರೇ ಈ ರೋಡ್ ಚನ್ನಾಗ್ ಅದೇ ಆಮೇಲೆ ಮನ್ಮನೆಗೆಲ್ಲ ಗಾಡಿಗಳು ಕಾರ್ ಗಳ್ ಮಾಡಿಕೊಂಡವ್ರೆ ಇರವ್ರು ಸಾಕವ್ರು ಈಗ ಬಡುವರು--

ಅದೇ ನಮ್ಗೆ ಹಸ ಕಟ್ಟಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದ್ ಮಾಡಬೋದು ಮಾಡಕ್ಕೆ ನಮಗೆ ಅನುಕೂಲ ಇಲ್ಲ. ಅನುಕೂಲ ಇದ್ದಾಗ ಜವಾಬ್ದಾರಿಗ್ ನೋಡ್ಕೊಂಡು ಸೌಕರ್ಯ ಮಾಡಬೇಕು.

ಇದೆಲ್ಲ ನಮಗೆ ಮಕ್ಳುಗೆ ನಮ್ಮ್ ಓದೋವಾಗ ಇದೆಲ್ಲ ಇರ್ಲಿಲ್ಲ ಈಗಿನ್ ಮಕ್ಳುಗೆ ಎಲ್ಲ ಅನುಕೂಲ ಇದೆ ನಮ್ ಮಕ್ಳುದು ಅನುಕೂಲ ಏನು ಎಲ್ಲ ನಮ್ದೇ ಖರ್ಚು ನಾವ್ ಕೂಲಿ ಮಾಡುದ್ರು ನಮ್ ಮಕ್ಳುಗ್ ಓದುಸ್ಬೇಕು ಬುಕ್ಸ್ ಬೈಂಡಿಂಗ್ ಶೀಟ್ ಗೆ ಎಲ್ಲ ತಗೋಬೇಕು ಇವತ್ ಮಕ್ಳು ಎಜುಕೇಶನ್ ಭಾರಿ ತುಂಬಾ ಒಂದ್ ಅನುಕೂಲ ಮಕ್ಳುಗೆ ಈಗೆಲ್ಲ ಚನ್ನಾಗ್ ನಡೀತಾ ಇದೆ ಮಕ್ಳು ಓದಕ್ಕೆ.

ಇಲ್ಲಿ ಬ್ಯಾಂಕ್ ಐತೆ ಆಗ ಬ್ಯಾಂಕು ಇಲ್ಲ ಏನು ಇಲ್ಲ ಅವತ್ ಅನುಕೂಲ ಅನ್ನೋದ್ ಏನು ಇಲ್ಲ ಈಗ್ ಬ್ಯಾಂಕ್ ಅದೇ ಈಗ್ ಹೋಗಿ ನಾವ್ ದುಡ್ ಆರ ತೊಗೊಂಡ್ಬೋದು ಈವ್ ದುಡ್ ಮಡಿಗ್ ಬೋದು ನಮ್ ಕಷ್ಟಕ್ಕೆ ತೊಗೊಂಡ್ಬೋದು ಎ ಟಿ ಎಲ್ ಕಾರ್ಡ್

ಹೋಗಿ ಹೋಗ್ಬೇಕಾದ್ರೆ ಬಸ್ ಕರೆಕ್ಟ್ ಟೈಮ್ ಟೈಮ್ ಫಿಕ್ಸ್ ಮಾಡವ್ರೆ ಇಷ್ಟ್ ಗಂಟೆ ಇಷ್ಟ್ ಗಂಟೆ ಅಂತ. ಅಷ್ಟ್ ಗಂಟೆಗ್ ಬರ್ತವೆ ಅಲ್ಲಿಂದ ನಾವ್ ಸಿಟಿ ಹೋಗ್ಬಿಟ್ಟು ನಾವೆಲ್ಲರೂ ಹೋಗ್ಬೇಕಾದ್ರೆ ಸಿಟಿ ಬಸ್ ಅಲ್ ಹೋಯ್ತಿವ್ ಹೊರಗಡೆ ಎಲ್ಲ--

ವಿದ್ಯಾಭ್ಯಾಸ ಕಲ್ತ್ವರು ಕಂಪ್ಯೂಟರ್ ಮಾಡಿದ್ ಮೇಲ್ ಮನೇಲ್ ಮನೇಲಾದ್ರು ಅವರ ಓದೋ ಬುಕ್ ಅಲ್ಲಿ ಓಧ್ ಅಷ್ಟು ಒಳ್ಳೇದು ಎಲ್ಲ ಕಂಪ್ಯೂಟರ್ ಮಾಡ್ತಿರದು ಅದು ಅನುಕೂಲ ಒಳ್ಳೆದಾಯ್ತು